ಇದು ನೋಢೋಕೆ ಎಷ್ಟು ಸುಂದರವಾಗಿದೆ ನೀರು ಗಿಡ ಹಸಿರು ಕಲರ್‌ ಗಿಡ ತರ ಕಾಣಿಸುತ್ತಿದೆ .

ಇದು ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಾ ಇದೆ ರೋಡ್‌ ಕಾಣಿಸ್ತಾ ಇದೆ ಅಲ್ಲಿ ಬಲೇಜ್‌ ತರ ಕಾಣಿಸ್ತಾ ಇದೆ.

ಅಲ್ಲಿ ಮನೆಗಳು ಕಾಣಿಸ್ತಾ ಇದೆ ಇದು ನೋಡೋಕೆ ಸುಂದರವಾಗಿ ಇದೆ ಅಲ್ಲಿ ಹೂವಿನ ತರ ಕಾಣಿಸ್ತಾ ಇದೆ ಅಲ್ಲಿ ಇದು ಲೈಟ್‌ ಕಾಣಿಸ್ತಾ ಇದೆ

ಇಲ್ಲಿ ನೋಡೋಕೆ ಟ್ರಾನ್ಸ್‌ಫರಂ ತರಾ ಕಾಣಿಸುತ್ತಿದೆ ಅಲ್ಲಿ ನೀರು ಕಾಣಿಸುತ್ತಿದೆ ಅಲ್ಲಿ ಮನುಷ್ಯರು ಓಡಾಡುತ್ತಿರುವುದು ಕಾಣಿಸುತ್ತಿದೆ.

ಅಲ್ಲಿ ನೀರು ಇದೆ ಬ್ರಿಡ್ಜ್ ತರ ಇದೆ ಅಲ್ಲಿ ತೆಂಗಿನ್ ಗಿಡ ಕಾಣಿಸುತ್ತಿದೆ ಮ್ಯಾಲೆ --

ಇದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಇದು ಒಂದೊಂದು ಜಿಮ್‌ ಮಾಡೋಕೆ ಇದೆ ಇಲ್ಲಿ.

ನಮಗ ಆರೋಗ್ಯವಾಗಿ ಇರುತ್ತಿವಿ ನಾವು ಗೂಡ ಅಲ್ಲಿ ಅದು ವೈಫ್ ತರ ಕಾಣಿಸುತ್ತಿದೆ ಅಲ್ಲಿ ಅಲ್ಲಿ ಫ್ಯಾನ್ ಇದೆ.

ನೋಡೋಕೆ ಎಷ್ಟು ಅದ್ಬುತವಾಗಿದೆ ಇದು ಇಲ್ಲಿ .

ಇಲ್ಲಿ ಮದುವೆಯ ಡೆಕೊರೇಶನ್ ತರ ಕಾಣಿಸುತ್ತಿದೆ ಅಲ್ಲಿ ಚೇರ್ ಇದೆ ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಅಲ್ಲಿ ಗಿಡ ಕಾಣಿಸುತ್ತಿದೆ ಅಲ್ಲಿ ಏನೋ ಕಂಬ ತರ ಕಾಣಿಸುತ್ತಿದೆ.

ಇದು ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಇಲ್ಲಿ ಎಲ್ಲಾ ತರಹದ ಕಪ್‌ ಗಳು ಇದ್ದಾವೆ ಇಲ್ಲಿ ಅಲ್ಲಿ ಯಾರೋ ಒಬ್ಬರು ಸೇಲ್‌ ಮಾಡ್ತಾ ಇದ್ದಾರೆ .

ಇಲ್ಲಿ ಮೀನು ಕ್ಲೀನ್‌ ಮಾಡೊತರ ಕಾಣಿಸುತ್ತಿದೆ ಇಲ್ಲಿ ಅಲ್ಲಿ ಏನೋ ಕಲರ್‌ ಕಲರ್‌ ಕಾಣಿಸುತ್ತಿದೆ .

ಇದು ಬುಕ್ಸ್ ಅಂಗಡಿ ತರ ಕಾಣಿಸುತ್ತಿದೆ ಇಲ್ಲಿ ಎಲ್ಲಾ ತರದ ಸಿಗುತ್ತೆ ತರ ಕಾಣಿಸುತ್ತಿದೆ ಇದು ಮಕ್ಕಳಿಗೆ ಎಲ್ಲಾ ಯುಸ್ ಆಗುತ್ತೆ ಇಲ್ಲಿ ಒಬ್ಬರು ಮುಂದೆ ಕುಂತಿದರ ಕಾಣಿಸುತ್ತಿದೆ ಅದು ಕನ್ನಡಿ ಗ್ಲಾಸ್ ಹಾ ಕ್ಕೊಂಡಿದ್ದಾರಲ್ಲಾ ಅದು ಚೆನ್ನಾಗಿ ಇದೆ.

ಇಲ್ಲಿ ನೋಡೋಕೆ ಪೆನ್ನು ಪೆನ್ಸಿಲ್ ಶಾರ್ಪ್ನರ್ ಮೆಂಡರ್ ಎಲ್ಲಾ ಸಿಗುತ್ತೆ ಇಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿದೆ.